ರೀತಿಯ ಶಾಪ ಶಾಪ್ ಗಳು ಓಪನ್ ಅದ್ ಓಪನ್ ಆಗಿರೋದ್ರಿಂದ ಹ ಹೊಸ ಹೊಸ ಲುಕ್ ಗಳನ್ನ ತೋರಿಸೋ ಅಂತ ಸ್ಟೈಲ್ ಗಳಲ್ಲಿ ಕಟಿಂಗ್ ನ್ನು ಮಾಡೋದನ್ನ ನಾವ್ ಕಾಣಬಹುದು .

ಅನೇಕ ಧರ್ಮಗಳಲ್ಲಿ ಕ್ರೈಸ್ತ ಧರ್ಮವು ಒಂದು ಈ ಹ್ ಕ್ರಿಶ್ಚಿಯನ್ ರು ವರ್ಷಕ್ಕೆ ಒಂದೇ ಬರಿ ಕ್ರಿಸ್ಮಸ್ ಹಬ್ಬವನ್ನು ಇವರು ಆಚರಣೆ ಮಾಡ್ತಾರೆ .

ಈ ಬಿಲ್ಡಿಂಗ್ ನಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜೆಂಟ್ ಆಗಿ ಜೆರಾಕ್ಸ್ ಬೇಕಪ್ಪ ಅಂತ ಅಂದ್ರೆ ಜೆರಾಕ್ಸ್ ಮಾಡಿಸೋವಂತಹ ಜೆರಾಕ್ಸ್ ಶಾಪ್ ಇದೆ.

ಊಟೋಪಚಾರ ಕೂಡ ಮಾಡಾಂಗಿಲ್ಲ ಹಂಗೆ ಕ್ಸ್ರಿಕೆಟ್ ಆಡೋದೇ ಆಡೋದೇ ಈಗ ಖಾಲಿ ಗ್ರೌಂಡ್ ಗಳಿಗಂತೂ ಕಾಲೇಜು ಬಿಟ್ಟು ಸ್ಕೂಲ್ ಬಿಟ್ಟು ಬರಿ ಕ್ರಿಕೆಟ್ ಆಡೋದೇ ಆಡೋದೇ ಮಕ್ಕಳು.